ಇವತ್ತು ನಂಗೆ CS ಮತ್ತು maths ಇತ್ತು. ಹ maths ತೊಂದ್ರೆಲ್ಲಾ ನೀವ್ science ನಿಂದಾಗಿ ಸುಲಭ ಇರ್ತದಲ್ಲ.

ಹ ಅದೇ ಅದೇ ಹಾಗೆ . ನಾಳೆಯುಂಟಾ .

ಹಾ ನಾಳೆ ಉಂಟು ಹಾಗೆ exam ಅಂತ ಹೇಳುವಾಗ ಸ್ವಲ್ಪ ಭಯ ಆಗ್ತದೆ ಮಾರೆ . ಹೌದು ಇನ್ ಈಗ sem exam ಕೂಡ ಬಂತಲ್ಲ ಹತ್ತಿರ ಬಂತು. ಹೌದೌದು sem ಆರಿಂದ start ಆಗ್ತದೆ ಅಂತೆ.

Exam ಹೇಗೆ study ಎಲ್ಲ ಮಾಡುದು ಬೆಳಿಗ್ಗೆ ಬೇಗ ಏಳುದ ಇಲ್ಲ ರಾತ್ರಿ ಓದುದ ಹೇಗೆ? ನಾನು night ಕೂತು ಓದುದು ಬೆಳ್ಳಿಗ್ಗೆ ಯಾರ್ ಎದ್ದ್ ಏಳ್ತಾರೆ ಚಳಿಗೆ ಉದಾಸೀನ ಆಗ್ತದೆ ಎದ್ದ್ ಏಳ್ಲಿಕ್ಕೆ.

Night ಒಂದು twelve to one ಕೂತ್ಕೊಳ್ತೆನೆ ನಾನು. ಹ ಹಾ ನಿಮ್ಗೆ ಒಬ್ನೇ ಓದಿದ್ರೆ ಅರ್ಥ ಆಗ್ತದ ಹೇಗೆ revision ಎಲ್ಲ ಮಾಡಿ ಬರ್ದ್ ಕಲೀಯುದ ಹೇಗೆ? ಅಂದ್ರೆ ಈಗ derivations ಯೆಲ್ಲ ಸುಮ್ನೆ ಓದಿಕೊಂಡು ಹೋದ್ರೆ ಅರ್ಥ ಆಗುದಿಲ್ಲ ಅಲ್ಲ so ಬರ್ದು ಕಲೀತೇನೆ.

ಬಾಕಿ ಉಳ್ದದ್ದು theory ನ್ನು ಆದ್ರೆ ಸುಮ್ನೆ ಓದಿಕೊಂಡು ಹೋಗುದು ಅರ್ಥ ಆಗದಿದ್ರೆ two three times repeat ಮಾಡುದು ಅಷ್ಟೇ ಅರ್ಥ ಆದ್ರೆ ಪರವಾಗಿಲ್ಲ ಒಂದ್ ಸಲದಲ್ಲೇ ಆಗುತ್ತೆ. ಅದೇ ಹೀಗೇನೆ ಮತ್ತೆ ಅರ್ಥ ಆಗದೆ ಏನ್. ಹ . ನಮ್ಗೆ ಇಲ್ಲಿ ಅರ್ಥ ಮಾಡ್ಲಿಕ್ಕೆ ಸುಮಾರ್ ಹೊತ್ತು ಬೇಕು.

ಹಾಗೆ ಮತ್ತೆ class ಅಲ್ಲಿ correct ಕೇಳಿದ್ರೆ theory ಎಲ್ಲ ಅರ್ಥ ಆದ್ರೆ ಪರವಾಗಿಲ್ಲ ಬೇಗ ಓದಿ ಆಗ್ತದೆ. ಹೌದೌದು class ಕೇಳಿದ್ರೆ ಬೇಗ ಆಗ್ತದೆ ಇಲ್ಲದಿದ್ರೆ ಕಷ್ಟ ಅದು exam time ಅಲ್ಲಿ ಹಾಗೆ ಮತ್ತೆ sem ಗೆಲ್ಲ prepare ಆಗಿ ಆಯ್ತಾ exam . ಇಲ್ಲ ನಮಿಗೆ ಇನ್ನು lab ಎಲ್ಲ ಉಂಟಲ್ಲ lab ಗೆ first ಗೆ ಅದಿಕ್ಕೆ prepare ಆಗ್ಬೇಕು internals ಆದ ಕೂಡ್ಲೇ.

Lab exams ಆದ್ ನಂತ್ರ next theory papers ಗೆ prepare ಆಗ್ಬೇಕಷ್ಟೆ. ಅದು ಕೂಡ ಬೇಕಲ್ವಾ ಹೇಗೂ lab ಕೂಡ. ಹೌದೌದು ಅದೆಲ್ಲ ಇವಾಗ ಸ್ವಲ್ಪ ಕಷ್ಟ ಆಗ್ತದೆ .

ನಮಿಗೆ ಅದೆಲ್ಲ ಇಲ್ಲ ನಮಿಗೆ ಸೀದಾ sem internals ಯೇ. ನಿಮ್ದ್ ಆಯ್ತಾ sem ಗೆ prepare ಆದ್ರ. ಆ internals ಆಗಿ ಮತ್ತೆ ಒಂದ್ಸ್ವಲ್ಪ ಪಾಠ ಎಲ್ಲ ಅಲ್ಲಿಂದಲ್ಲಿಗೆ ಉಂಟು ಅದೆಲ್ಲ ಇದ್ ಮಾ~ ಸ್ವಲ್ಪ ಸ್ವಲ್ಪ ನೋಡ್ಬೇಕು.

ರಜೆಯೇನಿಲ್ಲ ಈ ಸರ್ತಿ time table ಎಂತ ಗೊತ್ತಿಲ್ಲ ರಜೆ ಎಲ್ಲ ಕೊಡ್ಲಿಲ್ಲ ಕಮ್ಮಿ ಉಂಟು.

ಹಾಗಾಗಿ ಒಂದ್ ಸ್ವಲ್ಪ ಒದ್ಬೇಕು ಈ ಸರ್ತಿ. ಅದೇ ಮೊದ್ಲೇ ನೀನೀಗ revision ಮಾಡ್ಬೇಕಷ್ಟೆ. ಹೌದು result ಒಳ್ಳೆ ಬರ್ತದಂತ ಕಾಯುದು ಅದು ನಾವು ಎಷ್ಟು ಬರ್ದ್ರು ಏನ್ ಮಾಡ್ಲಿಕ್ ಆಗುದಿಲ್ಲ.

ಹ್ಮ್ ಹಾಗೆ ನಮ್ಮ side ಯಿಂದ effort ಹಾಕಿ ಓದ್ಬೇಕು.

ಹಾಗೆ ಸರಿ ಹಾಗಾದ್ರೆ ನಾಳೆ exam ಉಂಟಲ್ವಾ ಓದುವ.

Bye bye.

ಇವತ್ತು ನಾನು ಮಾತನಾಡಲಿಕ್ಕೆ ಹೊರಟ ವಿಷಯ ಏನಂದ್ರೆ ನೀರು ಅಥವಾ ನೀರಿನ ಮಹತ್ವ.

ನೀರನ್ನು ನಾವು ಜಲ ಅಂತನೂ ಹೇಳ್ತೇವೆ. ಅಹ್ ಅಹ್ ನಮ್ಮ ಕಾಲಕ್ಕೆ ಅಂದ್ರೆ ಮೊದಲೆಲ್ಲ ಹೇಗಿತ್ತು ಅಂದ್ರೆ ನೀರು ನಿಮ್ಗೆ ಅಹ್ January February ಅಥ್ವಾ March ವರೆಗೂ ಕೆಲವೊಂದು ಕಡೆ ನೀರು ಸಿಗ್ತಿತ್ತು. ಅಹ್ ಅಂದ್ರೆ ಈ ಕೆರೆಗಳಲ್ಲಿ ಇರ್ಬಹುದು ಅಥವಾ ಈ ಅಹ್ ನ~ ನದಿಗಳಲ್ಲಿ ಇರ್ಬಹುದು ನೀರು ಹರಿತಾ ಹೋಗ್ತಾ ಇತ್ತು. ಯಾವುದೇ ಸಮಸ್ಯೆ ಇರ್ಲಿಲ್ಲ. ಆ ಬೇಸಿಗೆ ಕಾಲದಲ್ಲಿ ನೀರಿನ ಯಾವುದೇ ಸಮಸ್ಯೆಯು ಇರ್ತಿಲಿಲ್ಲ. ಆದ್ರೆ ಈಗ ಏನಾಗಿದೆ ಅಂದ್ರೆ ಬರ್ತಾ ಬರ್ತಾ ನೀರಿನ ಮಟ್ಟವೇ ಕಡಿಮೆ ಆಗಿದೆ. ಅಥವಾ ಆ ನೀರಿನ ವರತೆಯೆಂತ ಏನು ಹೇಳ್ತೀವೋ ಅದು ತುಂಬಾ ಕಡಿಮೆಯಾಗಿದೆ ಅಲ್ವಾ. ನೀರು ನಮ್ಗೆ ಏನು ಏನಕ್ಕೆ ಬೇಕು ಯಾಕೆ ಬೇಕು ನಮ್ಗೆ ನೀರು. ನೀರು ನಮ್ಗೆ ಬಟ್ಟೆ ತೊಳಿಲಿಕೆ ಬೇಕು ಪಾತ್ರೆ ತೊಳಿಲಿಕೆ ಬೇಕು. ಅಥವಾ ಹ್ಮ್ ಏನು ಅಹ್ ಸ್ನಾನಕ್ಕೆ ಬೇಕು. ಹ್ಮ್ ಮತ್ತೆ ಮುಖ್ಯವಾಗಿ ನಮ್ಗೆ ನೀರು ಏನಕ್ಕೆ ಬೇಕು ಕುಡಿಯಕ್ಕೆ ನಿ~ ನಮ್ಗೆ ನೀರು ಬೇಕು ಅಲ್ವಾ ನಾವು ಮನುಷ್ಯರವಾದ ನಾವು ಜೀವ ಇರ್ಬೇಕು ಅಂದ್ರೆ ನಮ್ಮಲ್ಲಿ ಅಹ್ ನೀರು ಇರ್ಲೇಬೇಕು. ನಮ್ಮ ದೇಹದ ಅಹ್ ಎಪ್ಪತ್ತು ಶೇಕಡ ನೀರೆ ಇದೆ ಅಲ್ವಾ. ಹಾಗಾಗಿ ನಾವು ದೈಹಿಕವಾಗಿಯೂ ಶುಚಿಯಾಗಿಡ್ಬೇಕು ಅಥವಾ ಮಾನಸಿಕವಾಗಿಯೂ. ನಾನು ಮಾನಸಿಕ ಅಂತ ಯಾಕೆ ಹೇಳ್ತೇನೆ ಅಂದ್ರೆ ಅಹ್ ಈಗ ಅನ್ಕೊಳ್ಳಿ ಮನೆಯಲ್ಲಿ ನೀರಿಲ್ಲ ಅಂತ ಹೇಳಿ. ಆಗ ನಾವು ಏನಾಗ್ತೇವೆ ನಮ್ಗೆ ಏನಾಗ್ತದೆ ಕಿರಿ ಕಿರಿ ಆಗ್ತದೆ ಅಲ್ವಾ. So ಅ~ ಅದಕ್ಕೋಸ್ಕರ ನಾನು ಮಾನಸಿಕವಾಗಿಯೂ ಶುಚಿಯಾಗಿಡ್ಬೇಕು ಅಂದ್ರೆ ಅಥವಾ ದೈಹಿಕವಾಗಿಯೂ clea~ ಹ್ಮ್ ಶುಚಿಯಾಗಿ ಇರ್ಬೇಕು ಅಂದ್ರೆ ನಮ್ಗೆ ಏನ್ಬೇಕು ನೀರು ಬೇಕು ಅಲ್ವಾ. ಈವಾಗ ನೀರಿನ ಮಟ್ಟ ಕಡಿಮೆಯಾಗಿದೆ. ಯಾಕೆ ನೀರಿನ ಮಟ್ಟ ಕಡಿಮೆಯಾಗಿದೆ. ಅಹ್ ನಮ್ಮ ಅಥವಾ ನಮ್ಮ ಅಂತರ್ಜಲ ಅಹ್ ಯಾಕೆ ಬತ್ತಿ ಹೋಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ. ಅಹ್ ನೀವು ಹಿಂದಿನ ವರ್ಷದಿಂದ ಈ ವರ್ಷವನ್ನು ಅಹ್ ನೀವು ಹೋಲಿಕೆ ಅಹ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅಂತರ್ಜಲ ತುಂಬಾ ಬತ್ತಿ ಹೋಗ್ತಾ ಇದೆ. ಎಲ್ಲಿ ಕೇಳಿದ್ರು ನಮ್ಮಲ್ಲಿ ನೀರಿಲ್ಲ ನೀರಿಲ್ಲ ಅಂತ ಹೇಳ್ತಾರೆ. ಯಾಕೆ ಹಾಗೆ ಆಗ್ತಾ ಇದೆ. ಯಾಕೆ ಹಾಗೆ ಆಗ್ತಾ ಇದೆ ಅಂದ್ರೆ ಕಟ್ಟಡಗಳು ಬರ್ತಾ ಇದೆ ಅಲ್ವಾ. ದಿನದಿಂದ ದಿನಕ್ಕೆ ಅಹ್ ಅಹ್ ಅಹ್ ಎತ್ತರವಾದಂತಹ ಕಟ್ಟಡಗಳು ಬರ್ತಾ ಇದೆ ಅಥವಾ ಏನು ಈ ಕಟ್ಟಡಗಳಿಂದಾಗಿ ಏನಾಗುತ್ತೆ. ನಮ್ಗೆ ನಾವು ಏನ್ ಮಾಡ್ತಾ ಇದ್ದೇವೆ ಕಾಂಕ್ರೀಟೀಕರಣ ಮಾಡ್ತಾ ಇದ್ದೇವೆ. ನೀರು ಅಂದ್ರೆ ಇಂಗಿ ಹೋಗ್ತಾ ಇಲ್ಲ. ಈ ಕಾಂಕ್ರೀಟೀಕರಣ ಇರ್ಬಹುದು ಅಥವಾ ಏನ್ ಹೇಳ್ಬಹುದು ಕಾಡುಗಳ ನಾಶ ಇರ್ಬಹುದು. ಅಹ್ ಹ್ಮ್ ದಿನದಿಂದ ದಿನಕ್ಕೆ ಕಾಡುಗಳ ನಾಶ ಜಾಸ್ತಿಯಾಗ್ತ ಇದೆ ಯಾಕೆ ಆಗ್ತ ಇದೆ ಅಂದ್ರೆ ಈ ಕಟ್ಟಡಗಳು ಮೊದ್ಲು ಅಷ್ಟು ಇರ್ಲಿಲ್ಲ ಅಲ್ವಾ. ನಮ್ಮ ಕಾಲಕ್ಕೆನೇ ಕಟ್ಟಡಗಳು ಅಷ್ಟು ಇರ್ಲಿಲ್ಲ. ಆದ್ರೆ ಈಗ ನೀವು ನೋಡಿದ್ರೆ ಎಲ್ಲಿ ನೋಡಿದ್ರು ಕಟ್ಟಡ ಎಲ್ಲಿ ತಲೆ ಎತ್ತರಕ್ಕೆ ಬೆಳೆದಂತಹ ಕಟ್ಟಡಗಳು ಇರ್ತದೆ ಅಲ್ವಾ. ಹಾಗಾಗಿ ಈ ಕಟ್ಟಡಗಳಿಂದಾಗಿ ಅಥವಾ ಈ ಕಾಡುಗಳ ನಾಶದಿಂದಾಗಿ ಈ ನೀರಿನ ಅಭಾವ ನೀರಿನ ಅಭಾವ ಆಗಿದೆ. ಅಥವಾ ನಾವು ಏನು ಮಾಡ್ತಾ ಇದ್ದೇವೆ ಗಿಡ ನೆಡ್ತಾ ಇಲ್ಲ. ಅಹ್ ದಿನಕ್ಕೆ ಒಂದು ಅಹ್ ಕಾಡನ್ನು ನಾವು ನಾಶ ಮಾಡ್ತೇವೆ. ಅದೇ ನಾವು ಒಂದು ಕಾಡಿಗೆ ಅಹ್ ಹ್ಮ್ ಕೇವಲ ಒಂದು ಒಂದು ಗಿಡ ನೆಟ್ರೂ ಅಹ್ ಅದು ಒಂದು ದೊಡ್ಡ ಒಂದು ಪರಿಣಾಮವನ್ನು ಬೀರ್ಬಹುದು. But ಆದ್ರೂ ನಾವು ಅದನ್ನು ಮಾಡ್ತಾ ಇಲ್ಲ ಅಲ್ವಾ. ನಾವು ಗಿಡ ನೆಡ್ತಾ ಇಲ್ಲ. ಅಹ್ ಹಾಗಾಗಿ ಅಥ್ವಾ ಈಗ ಬೇಸಿಗೆ ಅದೇ ಅಹ್ ಈ ಮಳೆ ಕಡಿಮೆಯಾಗಿದೆ ಬಿಸಿ ಜಾಸ್ತಿಯಾಗಿದೆ ಇದ್ರಿಂದಾಗಿ ಏನಾಗ್ತದೆ ಕೆಲವು ಕಡೆ ಕಾಡ್ಗಿಚ್ಚು ಬರ್ತದೆ. ಈ ಕಾಡ್ಗಿಚ್ಚು ಬಂದ್ರೆ ಏನಾಗ್ತದೆ ಕಾಡುಗಳು ನಾಶ ಆಗ್ತದೆ. ಅದ್ರ ಪರಿಣಾಮ ಏನಾಗ್ತದೆ ನಮ್ಗೆ ಮಳೆ ಎಲ್ಲ ಕಡಿಮೆ ಆಗ್ತದೆ ನೀರಿನ ಮಟ್ಟ ಕಡಿಮೆ ಆಗ್ತದೆ. ಅಥವಾ ಈಗ ಏನು ಹೇಳ್ತೀರಿ ಒಂದೊಂದು ಮನೆಗೆ ಒಂದು ಒಂದು ಬೇ~ borewell ಬಂದಿದೆ. ಈ borewell ನಿಂದ ಏನಾಗ್ತದೆ ಅಂತರ್ಜಲದ ಮಟ್ಟ ಕಡಿಮೆ ಆಗ್ತದೆ ಅಲ್ವಾ. So ಹೀಗಾಗಿ ನಾವು ಏನು ಮಾಡ್ಬೇಕಂದ್ರೆ ನೀರನ್ನು ಎಷ್ಟು ಅಹ್ ಅಹ್ ಕಡಿಮೆ ಬಳಸ್ಬಹುದು. ಅಥ್ವಾ ಯಾವ್~ ಯಾವ ಒಂದು ಮುಂದಿನ ಪೀಳಿಗೆಗೆ ನಾವು ಅದನ್ನು ಉಳಿಸ್ಬೇಕು ಅಲ್ವಾ. ಹ್ಮ್ ಅಥವಾ ನಾವು ಹೇಳ್ಬಹುದು ಅಹ್ ಯಾಕೆ ಹೀಗಾಯ್ತು ಅಂದ್ರೆ ವಾಹನ ದಟ್ಟನೆ ಇರ್ಬಹುದು ಅಥವಾ ಅಹ್ ಅಹ್ ಏನು ಹಾನಿ ಪರಿಸರ ಆಗ್ತಾ ಇದೆ ಇದ್ರಿಂದೆಲ್ಲ ನಮ್ಗೆ ನೀರಿನ ಮಟ್ಟ ಕಡಿಮೆ ಆಗಿದೆ. ಹಾಗಾದ್ರೆ ಈ ನೀರನ್ನು ನಾವು ಅಹ್ ಮಟ್ಟವನ್ನು ಹೆಚ್ಚು ಮಾಡ್ಲಿ ಏನು ಮಾಡ್ಬೇಕಂದ್ರೆ ನಾವು ಗಿಡ ನಡ್ಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಿಡ ನಡ್ಬೇಕು. ಅಥವಾ ಈ ಅಹ್ ಮಳೆಗಾಲದಲ್ಲಿ ಅಹ್ ಬರುವಂತಹ ನೀರು ಅಂದ್ರೆ ಈ ಮಳೆಗಾಲದಲ್ಲಿ ನಮ್ಮ ಈ ಅಹ್ ಅಹ್ ಮಹಡಿ ಮೇಲೆ ಏನು ನೀರು ಬರ್ತದೋ ಅದನ್ನು ನಾವು ಎಂತ ಮಾಡ್ಬೇಕು ಅದನ್ನು ನಾವು ಸಂಗ್ರಹ ಮಾಡ್ಬೇಕು . ಈ ಸಂಗ್ರಹ ಮಾಡುದು ಹೇಗೆ ಅಂದ್ರೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಇಂಗುಗುಂಡಿಗಳನ್ನು ಮಾಡ್ಬೇಕು. ಅಹ್ ಈ ಇಂಗುಗುಂಡಿಗೆ ನಾವು ಅಹ್ ಶುದ್ದೀಕರಣ ಆದ ಮೇಲೆ ನಾವು ಇಂಗುಗುಂಡಿಗೆ ಅಹ್ ಸೇರಿರುವಂತಹ ನೀರನ್ನು ಬಿಡ್ಬೇಕು. ಹೀಗೆ ನಾವು ಪರಿಸರವನ್ನು ಉಳಿಸ್ಬಹುದು. ಹಾಗೆಯೇ ಎಷ್ಟು ಸಾಧ್ಯವೋ ಅಷ್ಟು ನಾವು ಅಹ್ ಪರಿಸರವನ್ನು ನಾವು ಅಹ್ ಸಂರಕ್ಷಿಸಬೇಕು. ಹ್ಮ್ ಹಾ ಹಾಗೆಯೇ ಗಿಡ ನೆಡ್ಬೇಕು. ಹಾಗೆ ನಾನು ಹೇಳಿದಾಗೆ ಇದ್ರಿಂದ ಮಾತ್ರ ನಮ್ಗೆ ನೀರಿನ ಮಟ್ಟ ಹ್ಮ್ ಜಾಸ್ತಿಯಾಗ್ಬಹುದು.

Hai ವಿಶ್ವ ಹೇಗಿದ್ದೀರಾ? ತುಂಬಾ ದಿನ ಆಯ್ತು ಮಾತಾಡ್ದೆ. ಹೇ ನಾನ್ ಆರಾಮಿದ್ದೇನೆ ಮೇಘನಾ, ನೀನ್ ಹೇಗಿದ್ದೀಯಾ? ಹ ನಾನ್ ಚೆನ್ನಾಗಿದ್ದೇನೆ ಏನ್ ನಮ್~ ನಮ್ಮಿಚೆ ಬಂದೇ ಇಲ್ಲ busy ಯಾಗಿ ಇದೀರಾ ಅಂತ. ಹ ಹೌದು ಸ್ವಲ್ಪ work ಇತ್ತು. ಮತ್ತೆ ಬರಕ್ಕಾಗಿಲ್ಲ ಮತ್ತೆ .

ನಾವ್ ಈ ವರ್ಷ ಊರಲ್ಲೇ ಇದೀನಿ ಇವಾಗ

ಹಾ ನಾನ್ ಇವಾಗ ಶಿರ್ಸಿಲಿದ್ದೀನಿ.

ಇವಾಗ ಮೋಡ ಇದೆಯಪ್ಪಾ ಇವತ್ತು, ಮಳೆ ಬರ್ಬೋದಾ ಏನೋ ಗೊತ್ತಿಲ್ಲ. ಮೊನ್ನೆ weather report ನೋಡ್ದಾಗ ಈ ವಾರ ಸ್ವಲ್ಪ ಮೋಡ ಅಂತ ಇತ್ತು ನಿಮ್ ಕಡೆ ಹೆಂಗಿದೆ? ಅದೇ ಮೊನ್ನೆ ಎಲ್ಲ ಮಳೆ ಇತ್ತು ಅಂದ್ರೆ ಚಂಡಮಾರುತ ಬಂದಿತ್ತಲ್ಲಾ .

ಈ ಕಡೆ ಮಳೆ ಚಳಿಯೆಲ್ಲಾ ಇತ್ತು ಇವಾಗ್ ಸ್ವಲ್ಪ ಆಡಿಲ್ಲ ಅಷ್ಟ್ ಚಳಿ ಇಲ್ಲ.

ನೋಡ್ಬೇಕಪ್ಪ ಇವಾಗ ಬೇಸಿಗೆ ಇದ್ರಲ್ಲೂ ಚಳಿಗಾಲದಲ್ಲೂ ಪುನಃ ಮಳೆ ಬರ್ತಾ ಇದೆ ಇಲ್ಲಿ. ಇಲ್ಲಿ ತುಂಬಾ ಮೋಡ ಆಗುತ್ತೆ ಅಷ್ಟೇ ಚಳಿ ಚಳಿ ಸ್ವಲ್ಪ ಜಾಸ್ತಿ ಉಂಟು ಈ ಸಲ. ಹ ಚಳಿ ಜಾಸ್ತಿ ಇದ್ಯಾ ನಿಮ್ side . ಹ ಹೌದು ಹೌದು ತುಂಬಾ ಇತ್ತೀಚೆ ಗಂತೂ ಸುಮಾರು ಒಂದು ಹದ್ನೇಳು ಹದ್ನಾರು degree ಗೆಲ್ಲಾ ಹೋಗುತ್ತೆ. ಹೌದಾ ಹ ಹ.

ಮಳೆ ಬಂದಾಗ ಅಹ್ ಮಳೆ ಚಳಿ ಇರುತ್ತೆ ಇಲ್ಲಾಂದ್ರೆ ಸೆಖೆ.

ಅಷ್ಟೇನು ಚಳಿ ಇರುದಿಲ್ಲ.

ಕಡೆ ಹೇಳೋಕಾಗುದಿಲ್ಲ change ಆಗುತಳ್ಳ ಅಂದ್ರೆ ಒಂದಿನ ಬಿಟ್ರೆ ಇನ್ನೊಂದಿನ ಹಂಗೆ ಇರೋದಿಲ್ಲ weather . ಹೌದೌದು ನಮ್ಕಡೆ ಅಂತೂ ಈ ಅಹ್ ಈಗ ಹೇಗಾಗಿದೆ ಅಂದ್ರೆ ಬೆಳಿಗ್ಗೆ ಜೋರು ಚಳಿ ಆಯ್ತಾ ಆಮೇಲೆ ಮಧ್ಯಾಹ್ನ full ಬಿಸಿಲು, ಸಂಜೆ ಮತ್ತೆ ಚಳಿ ಶುರು ಆಗ್ತದೆ, ಕೆಲವೊಂದ್ಸಲ ಮೋಡ ಆದ್ರೂ ಆಯ್ತು, ಯಾವ weather ಅಂತನೇ ಗೊತ್ತಾಗುದಿಲ್ಲ ಅದೇ ಇವಾಗಂದ್ರೆ ಸ್ವಲ್ಪ ಏನೋ ಏನಂತಗೊತ್ತಾಗತಿಲ್ಲ ಅಂದ್ರೆ ಸ್ವಲ್ಪ ಕಾಡು ಗೀಡುಯೆಲ್ಲಾ ಇದಾಗಿರುದ್ರಿಂದ ಈ ವರ್ಷವು ಹಿಂದಿನ ವರ್ಷದ ಹಾಗೆ full ಮಳೆ ಆಗದಿದ್ರೆ ಸಾಕು, ಹಿಂದಿನ್ ವರ್ಷ ಅಂತೂ ಬರಿ ಮಳೇಲಿ ಕಳೀತಲ್ಲಾ. ಅದೇ ಹೋದ ವರ್ಷ full ಮಳೆ ಇತ್ತು ಅದೇ ಈ ವರ್ಷ full ಮಳೆ ಜಾಸ್ತಿ ಇತ್ತಾಲ್ಲಾ ಅಂದ್ರೆ ಚಳಿಗಾಲ ಇದ್ರೂ ಮಳೆಗಾಲ ಮುಗ್ದಿಲ್ಲ ಈ ಸಲ. ಅದೇ ಅದೇ. ಅಂದ್ರೆ full change ಆಗ್ತಾ ಇರುತ್ ಒಂದಿನ ಇದ್ದಿದ್ weather ಮಾರ್ನೆ ದಿನ ಇರುದಿಲ್ಲ ಅದುವೇ ಒಂದ್ ಸ್ವಲ್ಪ ಜ್ವರ ಶೀತಯೆಲ್ಲಾ ಶುರು ಆಗ್ತದೆ almost ಎಲ್ಲರಿಗೂ. ಹ ಹೌದು ಮೊದ್ಲೇ ಈಗ ಕೊರೊನದ್ದೂ ಭಯ ಬೇರೆ ಜೊತೆಗೆ ಈಗೆಲ್ಲಾ ಆಗ್ಬಿಟ್ರೆ ಈಗ ಸುಮ್ನೆ ನಮ್ಮೀಚೆಯಂತೂ ಒಂದು ಆಸ್ಪತ್ರೇಸ ಒಳ್ಳೆದಿಲ್ಲ ಆಯ್ತಾ, ಸುಮ್ನೆ ಈಗ weather change ಆದಾಗೆಲ್ಲಾ ಜ್ವರ ಬಂತಂತ ಹೋದ್ರೆ, ನಿಮ್ಗೆ ಕೊರೋನ ಉಂಟು ಅಂತ ಹೇಳಿ ಹೆದ್ರಿಸಲಿಕ್ಕುಂಟು. ಹಾಗೆ ಸ್ವಲ್ಪ ಹಾಗೆ ಸ್ವಲ್ಪ ಅದು main weather ಯೇ ಅಲಾ ಅಂದ್ರೆ ಮೊದ್ಲೆಲ್ಲಾ correct time time ಗೆ ಮಳೆ ಬಿಸ್ಲು ಚಳಿಯೆಲ್ಲಾ ಆಗ್ ಬರ್ತಾ ಇತ್ತು ಇವಾಗಂತೂ full change ಆಗ್ತಾ ಇದೆ ಅಂದ್ರೆ ಈಗ ಮರ ಎಲ್ಲಾ ಕಡಿಮೆಯಾಗ್ತಾ ಬಂತಲ್ಲಾ ಎಲ್ಲಾ ನಗರಯೆಲ್ಲಾ ಜಾಸ್ತಿ ಬೆಳಿತಾ ಬಂತು.

ಮತ್ತೆ weather change ಆಗ್ತಾ ಬಂತು ಅದು ನಾವೇಮಾಡ್ಕೊಂಡಿದ್ದೇಲ್ಲಾ ಈಗ ಏನ್ ಮಾಡೋದ್ ಹೇಳಿ. ಇಲ್ಲದ್ರೆ ಸ್ವಲ್ಪ ಪರವಾಗಿಲ್ಲಈ ಅಹ್ ಬೆಂಗ್ಳೂರಲಂತೂ ಒಂದ್ ಚೂರು ಮಳೆ ಬಂದ್ರೆ full city ನೇ ಮುಳ್ಗೋ ಗ್ಬಿಡತ್ತೆ ಆ ರೀತಿ ಮಳೆ ಅಲ್ಲಿ.

ಅಲ್ಲಂತೂ daily ಇರೋದೇ ಈ ಕಡೆ ಆದ್ರೆ ಸ್ವಲ್ಪ ಆದ್ರೂ ಪರವಾಗಿಲ್ಲ.

ಏನ್ ಮಾಡಕ್ಕಾಗಲ್ಲ ಅಹ್ ಇದ್ರಿಂದ ಮಳೆ ಇವಾಗಲಂತೂ ಸ್ವಲ್ಪ ಇನ್ನು ಬಿಸ್ಲಿದೆಯಪ್ಪ ಅಲ್ಲಿ ಮಳೆ ಬರ್ಬೋದಾ ಇವತ್ತು? ಇಲ್ಲಿ ಮೋಡ ಇವತ್ತು ಬೆಳಗ್ಗೆಯಿಂದನೂ ಮೋಡ ಮಳೆ ಬರಲಿಕ್ಕಿಲ್ಲ ಆದ್ರೆ ಮೋಡ ಆಗುದು ಮತ್ತೆ ಸರಿಯಾಗುದು ಆಗ್ತಾ ಉಂಟು. ಹಾ ಇದು ಮೋಡಯೆಲ್ಲಾ ಅಗುದ್ರೆ ಒಂದ್ ಸ್ವಲ್ಪ ಇದು ಗೇರು ಮತ್ತೆ ಅಡ್ಕೆ ಮಾವು ಹೂವೇಲ್ಲಾ ಸ್ವಲ್ಪ problem ಆಗುತ್ತಲ್ಲಾ ಅಂದ್ರೆ ಬಿಸ್ಲಿರ್ಬೇಕಲ್ಲಾ. ಹೌದು ಹೌದು ಯಾವ time ನಲ್ಲಿ ಯಾವ weather ಇರಬೇಕೋ ಅದೇ ಇರ್ಬೇಕು ಈಗಯೆಲ್ಲಾ ಉಲ್ಟಾ ಪಲ್ಟಾ ಆಗಿ ನಮ್ಗೆ ಎಲ್ಲಾ ಬೆಳೆಗೂ ಸ್ವಲ್ಪ ತೊಂದ್ರೇನೇ. ಅದೇ ಗದ್ದೆ ಕೊಯ್ಲ್ಯೆಲ್ಲಾ ಇದ್ರೆ ಈಗ ಕೋಯ್ಯೋದಲ್ಲಾ ಗದ್ದೆಯಲ್ಲ ಈಗ ಮತ್ತೆ ಈಗ ಮಳೆ ಬಂದ್ರೆ ಮತ್ತೆಲ್ಲ ಥಂಡಿ ಆಗಿ ಹೋಗುತ್ತೆ ಈಗೆಲ್ಲ. ಹೌದು ಈಗ ಗದ್ದೆ ಎಲ್ಲ ಹುಲ್ಲು ಗಿಲ್ಲೆಲ್ಲಾ ಹೊರಗಡೆನೆ ಇರ್ತದೆ ಮಳೆ ಬಂದ್ರೆ ಎಲ್ಲಾ ಹಾಳಾಗ್ತದೆ. ಅದೇ ಈವಾಗ ಅದೇ ನಮ್ಮ ಹತ್ರದ ಮನೆ ಕೊಯಿದಿದ್ರು ಗದ್ದೆಯಲ್ಲ.

ಜಾಸ್ತಿ ಮಳೆಯಲ್ಲಾ ಅಂದ್ರೆ ಕೊಯ್ದು ಹಂಗೆ ಇಟ್ಟು ಮಾರ್ನೆ ದಿನ ತೆಗಿಬೇಕಾದ್ರೆ ಮತ್ತೆ night ಸ್ವಲ್ಪ ಸಣ್ಣಕೆ ಮಾಡಿ ಒಂದು ಮಳೆ ಬಂದಿತ್ತು.

ಕೆಲವ್ ಕಡೆಯೆಲ್ಲಾ full ಚಂಡಿಯಾಗಿ ಹೋಯ್ತು ಆ ಕಡೆಯೆಲ್ಲ ಮಳೆ ಬಂದು ಅದು . ಎಂತ ಮಾಡುದು ಹೇಳಿ. ಅದೇ ಅಹ್ ಎಂತ ಈ ಎಂತ ಬರುತ್ತೆ ಎಂತ ಮಾಡುದಂತ ಗೊತ್ತಾತಿಲ್ಲ ಮತ್ತೆ ಯಾವ್ ಬೆಳೆ ಬೆಳೆದು correct ಗೊತ್ತಾತಿಲ್ಲ ಈ weather ನೋಡ್ಕಂಡು ಈಗ ಅಂದ್ರೆ ನೀವ್ ಆರಾಮಿದೀರಲ್ಲಾ? . ಹಾ ನಾನ್ ಆರಾಮ್

ಹ.

ಒಂದು ವಾರ work ಎಲ್ಲ ಇತ್ತಾ ಅಂತ, ತುಂಬಾ. ಹಾ ನಮಗೆ ಅಂದ್ರೆ ಈಗ ರಜೆ ಇಲ್ಲಾ, ನಮ್ಮದು ಇದು ವೈದ್ಯಕೀಯ ಜಗತ್ತು ಅಲಾ open ಏ ಇರ್ತದೆ.

ಆದಿತ್ಯವಾರ ಒಂದು ದಿನ ಸ್ವಲ್ಪ ಪರವಾಗಿಲ್ಲ. ಹಾ ಹಾ ಹಾ ಹಾ. ಹಾಗೆ, ನೀವು ಆದಿತ್ಯವಾರ ಎಂತ ಮಾಡ್ತೀರಿ?

ಮಗಳು ಮಗಳಿದ್ದಾಳೆ, ಆ ಅವಳಿಗೆ ಈಗ ಒಂದು ನಾಲ್ಕುವರೆ ವರ್ಷ ಆಯ್ತು. ಸ್ವಲ್ಪ ಸಂಗೀತ, ಭರತನಾಟ್ಯ, ಯಕ್ಷಗಾನ ಎಲ್ಲ ಇಷ್ಟ ಉಂಟು ಹಾಗೆ ನಾವು ಅವಳನ್ನು ಅದರದ್ದೆಲ್ಲ ತರಗತಿಗಳಿಗೆ ಹಾಕಿದ್ದೇವೆ. ಅಂದ್ರೆ ಚಿಕ್ಕ ಅಲ್ಲಾ ಬರಿ ಅವಳಿಗೆ ಕೂತ್ಕೋಳಿಕ್ಕೆ ಆಗುದಿಲ್ಲ, ಹಾಗೆ ನನಿಗೊಂದು ಅವಕಾಶ ಸಿಕ್ಕಿದೆ ಈಗ ಬರಿಯುವುದು ಎಲ್ಲ ಬಿಟ್ಟು ಈಗ ಅದುಸಾ ಒಂದು ಹವ್ಯಾಸ ಆಗಿ ಸೇರಿಕೊಂಡಿದೆ ಈಗ ನನಗೆ.

ನಮ್ಮದು ನಾನು ಇದು ಎಂತ ಸಂಗೀತದ್ದು ಈ ಹಾಡನ್ನು ಬರಿಯುವುದು compose ಮಾಡುವುದು. ಹಾಡನ್ನು ಒಂದು ಹಾಡು ಒಂದು ಒಂದ್ ಐದು ನಿಮಿಷದ ಹಾಡಿಗೆ ಎಂತೆಲ್ಲಾ ಬೇಕು ಎಲ್ಲ ವ್ಯವಸ್ಥೆಯನ್ನು ಸಹ ನಾನು ಮಾಡಿ ಕೊಡ್ತೇನೆ, ಹಾಗೆ. ಅಂದ್ರೆ, ಹಾಡು ಹೌದ್ ಹೌದು. ಈಗ ನಾನು ಹಾಡು ಬರಿತೇನೆ, ಅದ್ ಆದ್ರೆ ನಾನ್ ಹಾಡ್~ ನಾನು ಹಾಡ್ಲಿಕ್ಕೆ ನಂಗೆ concert ಅಂದ್ರೆ ನನಗ್ ಹಾಡ್ಲಿಕ್ಕೆ ಅಷ್ಟು ಸರಿ ಆಗುವುದಿಲ್ಲ ಅದಕ್ಕೆ. ನಂತ್ರ ಹಾಡ್ಬೇಕಾದ್ರೆ ಹಾಡ್ಬೇಕಾದ್ರೆ ಅದನ್ನು ಅದನ್ನು record ಮಾಡ್ಲಿಕ್ಕೆ ಎಂತೆಲ್ಲಾ ಬೇಕು ಅದು ನನ್ನತ್ರ ಇದೆ, ಹಾಡುವವರು ಇದ್ರೆ ನಾನು ಅವರನ್ನು ಕರೆದು ಅವರತ್ರ ಹಾಡಿಸ್ತೇನೆ.

ಹಾಗೆ ನಾನು ಸಹ ಒಂದು ನಾಲ್ಕು ಐದು ಹಾಡುಗಳನ್ನು ಬರ್ದು ಕೆಲವರತ್ರ ಹಾಡಿಸಿ ಆ ಹೌದು. ಅದನ್ನು ನಾವು ಮಾಡಿದ್ದೇವೆ ಚಂದ ಆಗಿತ್ತು ಅದು overap ಯಾರಾದ್ರೂ ಹಾಡುವವರಿದ್ರೆ ನಿಮ್ಮತ್ರ ಕಳಿಸ್ಥೆನೆ ಅವರಿಗೂ ಒಂದು ಅವಕಾಶ ಸಿಗ್ತದೆ. ಹೌದು ಹೌದು ಹೌದು, .

ಒಂದು ಎರಡು ವಾರ ಎರಡು ವಾರದಿಂದ, ಎರಡು ಮೂರು ವಾರದಿಂದ, ತುಂಬಾ ಜನ ನಮಗೆ ಹಾಡ್ಬೇಕು ನಮಗೆ ಹಾಡಬೇಕು ಅಂತ ಆ call ಮಾಡಿ ಆಗಾಗ ಕೇಳ್ತಾ ಇರ್ತಾರೆ, ನಾನು free ಇದ್ದೇನೆ ಹಾಗೆ ಹೀಗೆ ಅಂತ.

ಅಂದ್ರೆ ಬರುವ ವರ್ಷದಿಂದ ಈಗ ನಾಳೆ January start ಆಗ್ತದೆ ನಾಳೆ ಎಂತ ಎಲ್ಲ ಮಾಡ್ಬೇಕು ಅಂತ ಹೇಳಿ, ಒಂದು ready ಮಾಡಿ ಇಟ್ಟಿದ್ದೇನೆ.

ಒಂದ್ time ಹೇಗೆ ಎಲ್ಲ ಕೊಟ್ಟು ಈ ದಿವಸ ಬರ್ಬೇಕು ಅಂತ ಹೇಳಿ, ವಾರದಲ್ಲಿ ಒಂದು ಮೂವರು ಜನ ಹಾಡುವ ಹಾಗೆ ಎಲ್ಲ ಮಾಡಿ ಇಟ್ಟಿ. So ಅವರು ಬರ್ತಾರೆ ಅಂತ ಅನ್ಕೊಂಡಿದ್ದೇನೆ ನೋಡ್ಬೇಕು ಇನ್ನು.

ಮತ್ತೆ ನಮಗೆ ಹೌದು ಹೌದು. ತುಂಬಾ ಒಳ್ಳೇ ವಿಷಯ .

ನನ್ನತ್ರ ಅಂತಂದ್ರೆ record ಮಾಡ್ಲಿಕ್ಕೆ ಏನು ಇಲ್ಲಾ.

ನಾನು, ಬರ್ದು ಕೊಡ್ತೇನೆ ಆದರೆ ಕೆಲವರು ತೆಕ್ಕೊಂಡು ಹೋಗಿ, ಹಾಡು ಮಾಡಿಕೊಳ್ತಾರೆ. ಒಹ್ , ನೀವು ಪುಸ್ತಕ ಎಲ್ಲ . ಹೌದು ಹೌದು, ತುಂಬಾ ಲೇಖನಗಳನ್ನೆಲ್ಲ ಬರ್ದಿದ್ದೆ, ಪುಸ್ತಕ ready ಉಂಟು, ಆದರೆ ಅದನ್ನ ನಾವು ಇನ್ನುಸ ಲೋಕಾರ್ಪಣೆ ಮಾಡ್ಲಿಲ್ಲ ಮಾಡಬೇಕಷ್ಟೆ.

ಹಾ ಹೌದು. ತಯಾರಾಗಿದೆ ಬರುವ ವರ್ಷದಲ್ಲಿ ಮಾಡುವ ಅಂದಾಜು ಉಂಟು. ಒಹ್ ಹೌದಾ. ಒಳ್ಳೆದಾಗಲಿ, ಮತ್ತೆ ನಿಮಗೆ ಇವರದೆಲ್ಲ ನೀವು ಹಾಡುವ ಅಂದ್ರೆ ಬರೆದದ್ದು ಪುಸ್ತಕ ಮಾಡುವವರತ್ರ ಎಲ್ಲ ಒಳ್ಳೆ ಇದು contacts ಉಂಟಾ ಅಂದ್ರೆ?

ಈಗ ನಾನು ಹುಡುಕ್ತಾ ಇದ್ದೇನೆ ಅದು ಏನಂದ್ರೆ ನನ್ನ ಆ ಗಂಡ, ಅವರು ಅವರದ್ದೊಂದು ಪುಸ್ತಕ ಬಂದಿದೆ ಪದ್ಯದ್ದು ಬರೆದಿರುವಂತದ್ದು.

ಹಾಗೆ ಅವರು ಮಾಡಿಸಿದ್ದಲ್ಲಿ ಕೊಟ್ಟು ಮಾಡಿಸುವ ಅಂತ ಅನ್ಕೊಳ್ತಾ . ಹಾಗಾದ್ರೆ ನಿಮಗೆ ಈಗ ಒಂದು ಪುಸ್ತಕ ಬರಿಯುವುದುದಿದ್ರೆ ತುಂಬಾ ಸುಲಭ ಅಂತ ಹೇಳಬಹುದು, ಅಂದ್ರೆ ಅದನ್ನು ಅದನ್ನು ಎಲ್ಲರಿಗೆ distribute .

ಹೌದು ಹೌದು, ಅಂತಂದ್ರೆ ಅದು, ಇದಿಕೋಸ್ಕರ ಅಂತ ಅಲ್ಲ ಅಂದ್ರೆ ಹಣಕ್ಕೆ ಅಂತ ಅಲ್ಲ ಆದ್ರೆ ಒಂದು.